ಇದು ಒಂದು ಅಂಗಡಿ ಆಗಿದೆ ಇದು ಗುಲಿಸ್ಥಾನ್ ಹೂವಿನ ಅಂಗಡಿ ಆಗಿದೆ.

ಫ್ಲವರ್ ಸ್ಟಾಲ್ ಅಂತ ಕೂಡ ಬರೆದಿದ್ದಾರೆ.

ಗುಡಿಗಳದ್ದ ಕಮಾನ್ ರೀತಿಯಾಗಿ ಇದರ ಒಂದು ಅಲಂಕ ಡಿಸೈನ್ ಆಗಿದೆ.

ಗಡಿಯಾರ ಇದೆ ಗಡಿಯಾರ ಮೇಲ್ಗಡೆ ಕನಕದಾಸರ ಒಂದು.

ಇದು ಬಿಗ್ ಐ_ಟಿ ಕಾಲೇಜ್ ಆಗಿದೆ ಮತ್ತು ಎದ್ರುಗಡೆ ಒಂದು ಕಾರ್ ಸಹ ನಿಂತಿದೆ ಮತ್ತು ಪಕ್ಕದಲ್ಲಿ--

ಮತ್ತು ಎದ್ರುಗಡೆ ಸೈಕಲ್ ಇದೆ ಮತ್ತು ಹಿಂದ್ಗಡೆ ಹಲವಾರು ಬಿಲ್ಡಿಂಗ್ ಗಳಿದ್ದಾವೆ.

ಮತ್ತೆ ಒಬ್ಬರ ಕೈ ಕೂಡ ಕಾಣಿಸುತ್ತಿದೆ ಮತ್ತು ಇಂಜಿನ್ ಗಳು ಕೂಡ ಇದಾವೆ.

ಇದು ಒಂದು ಓಪನ್ ಜಿಮ್ ಎನ್ನುವಂತ ಬೋರ್ಡ್ ಹೊಂದಿದೆ ಅದು ವೈಟ್ --